ಹಾಗೂ ಅಲ್ಲಲ್ಲಿ ಸಣ್ಣಪುಟ್ಟದಾದ ಗೆರೆಗಳನ್ನು ಬರೆದಿರುವುದನ್ನು ನಾವು ಕಾಣುತ್ತೇವೆ ಇಲ್ಲಿ ಕೆಂಪು ಬಿಳಿ ಕೆಂಪು ಬಿಳಿ ಬಣ್ಣದ ಕಾರ್ ಗಳನ್ನ ಕಾಣಬಹುದು.

ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬಾ ಮನೋಹರವಾಗಿದೆ ಎಂದು ಹೇಳಬಹುದು.

ರೇ ಇಲ್ಲಿ ಹಲವು ರೀತಿಯ ಕಬೋರ್ಡ್ ಗಳನ್ನು ಮಾಡಿರುದನ್ನು ನಾವು ಕಾಣುತ್ತೆವೆ.

ಇದು ಒಂದು ಮನೆಯ ಒಳಾಂಗಣ ಚಿತ್ರಣ ಎಂದು ನಾವು ಹೇಳಬಹುದು.

ಅದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಗಿಡ ಮರಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಇದರ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಅನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದು.

ಹಾಗು ಅದರ ಕೆಳಗಡೆ ಇಂಗ್ಲಿಷ್ ನಲ್ಲಿ ಬರೆದಿರುವ ಅಕ್ಷರಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಇದರ ಹಿಂಭಾಗದಲ್ಲಿ ದೊಡ್ಡದಾದ ಗಿಡಗಳನ್ನು ಹಾಗು ಕಟ್ಟಿಗೆಗಳನ್ನು ನಾವು ಕಾಣಬಹುದಾಗಿದೆ ಕಲ್ಲುಗಳನ್ನು ಜೋಡಿಸಿರುವುದು ಇಲ್ಲಿ ತಿಳಿದು ಬರುತ್ತದೆ.

ಹಾಗು ಇನ್ನಿತರ ಪ್ಯಾನನ್ನು ವ ಪ್ಯಾನು ಮತ್ತು ಇನ್ನಿತರ ಇತರೆ ಸಾಮಗ್ರಿಗಳನ್ನು ನಾವು ಕಾಣಬೋದು ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿರುವುದನ್ನು ನಾವು ಕಾಣುತ್ತೇವೆ.

ಇದು ಒಂದು ಮನೆಯ ಹೊರಾಂಗಣ ದೃಶ್ಯ ಎಂದು ನಾವು ಹೇಳಬಹುದು ಇಲ್ಲಿ ಒಂದು ಟೇಬಲ್ ಮತ್ತು ನಾಲ್ಕು ಕುರ್ಚಿಗಳನ್ನ ನಾವು ಕಾಣಬಹುದು.

ಈ ಅಂಗಡಿಯಲ್ಲಿ ಹಲವು ರೀತಿಯ ಬ್ಯಾಗುಗಳನ್ನು ಹಾಗೂ ಕಸವರಿಸುವ ಪದರೆಯನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಮತ್ತೊಬ್ಬ ವ್ಯಕ್ತಿ ಮುಂದುಗಡೆ ಕೆಲಸ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಈ ಅಂಗಡಿ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಪ್ರ ಮೇಲ್ಗಡೆ ಲೈಟಿ ನ ವ್ಯವಸ್ಥೆಯನ್ನು ಅಳವಡಿಸಿರುವುದನ್ನು ನಾವು ವೀಕ್ಷಿಸುತ್ತೇವೆ.

ಇದು ಒಂದು ಹೋಟೆಲ್ ನಲ್ಲಿ ಊಟ ಮಾಡುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಇಬ್ಬರು ಯುವಕರು ಊಟ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗು ಇದರ ಮೇಲ್ಭಾಗದಲ್ಲಿ ಲೈಟ್ ವ್ಯವಸ್ಥೆ ಅನ್ನು ಅಳವಡಿಸಿರುವುದನ್ನು ನಾವು ಕಾಣುತ್ತೇವೆ.

ಹಾಗೂ ಶಾಂಪೂ ಡಬ್ಬಿಗಳನ್ನು ಮತ್ತು ಕಬೋರ್ಡು ಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ.

ಇದರ ಮೇಲ್ಭಾಗದಲ್ಲಿ ಸಾಯಿನಾಥ್ ಎಂಟರ್ಪ್ರೈಸಸ್ ಎಂಬ ಕೆಂಪು ಬಣ್ಣದ ಇಂಗ್ಲಿಷ್ ನಲ್ಲಿ ಬರೆದಿರುವುದನ್ನು ಹಾಗೂ ಸಾಯಿನಾಥ್ ಎಂಟರ್ಪ್ರೈಸಸ್ ಎಂಬ ಬಿಳಿ ಬಣ್ಣದ ಕನ್ನಡದಲ್ಲಿ ಬರೆದಿರುವುದನ್ನು ನಾವು ಕಾಣುತ್ತೇವೆ.

ಇದರ ಹಿಂಭಾಗದಲ್ಲಿ ಹಲವಾರು ರೀತಿಯ ಸಾಮಾನುಗಳನ್ನು ಕಾಣುತ್ತೇವೆ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಒಂದು ಫ್ಯಾನ್ ಅನ್ನು ಕಾಣುತ್ತೇವೆ.

ಇದು ಒಂದು ಭಾರತದ್ ಪೆಟ್ರೋಲಿಯಂ ನ ಲಾರಿ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮೇಲ್ಬಾಗದಲ್ಲಿ ಭಾರತ್ ಪೆಟ್ರೋಲಿಯಂ ಎಂಬ ಅಕ್ಷರವನು ಕಾಣಬಹುದು.

ಇದರಲ್ಲಿ ಹಲವಾರು ವಿವಿಧ ರೀತಿಯ ಡಿಸೈನಿ ನ ಮೆನುವನ್ನು ಹಾಕಿರುವುದನ್ನು ನಾವು ನೋಡಬಹುದು.

ಇದು ಒಂದು ಪ್ರಾಣಿ ಸಂಗ್ರಾಲಯದ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ.

ಅದರ ಮೇಲ್ಗಡೆ ಪ್ಲಾಸ್ಟಿಕ್ ಗಳನ್ನು ಇಡಲಾಗಿದೆ ಹಾಗೂ ಬಿಳಿ ಕಂಪ್ಯೂಟರ್ ಅನ್ನು ನಾವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಈ ದೃಶ್ಯ ತುಂಬಾ ಸುಂದರವಾಗಿದೆ.

ಹಾಗೂ ಕೆಂಪು ಬಣ್ಣದ ಒಂದು ಟೈಲ್ಸ್ ಅನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಮಾರುಕಟ್ಟೆಯ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮುಂಭಾಗದಲ್ಲಿ ಹಲವಾರು ರೀತಿಯ ಆಟೋರಿಕ್ಷ ಗಳನ್ನು ನಾವು ಕಾಣಬಹುದು.

ಇದರ ಮೇಲ್ಭಾಗದಲ್ಲಿ ಪರ್ಫೆಕ್ಟ್ ಕಾರ್ ಕೇರ್ ಎಂದು ದೊಡ್ಡದಾದ ಬೋರ್ಡ್ ನಲ್ಲಿ ಬರದಿರುವುದನ್ನು ನಾವು ಕಾಣಬಹುದು.

ಹಾಗು ಎರಡು ಕುರ್ಚಿಯ ಲೋಗೋ ಮತ್ತು ಕಾರ್ ಇನ ಲೋಗೋ ವನ್ನು ನಾವು ಕಾಣಬಹುದು ಕಾರ್ ಇನ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಕಾರ್ ನ ಬಾಜು ನಿಂತುಕೊಂಡಿರುವುದನ್ನು ನಾವು ಕಾಣಬಹುದು.